ಎಲ್ಲಿ ಅದು ನಂಗೆ ಅದು ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲಾ ಮರೇ.

ಅದು ನಾವು ಇಲ್ಲಿಗೆ ಹೋದದ್ದಲ್ಲಾ ಮೈಸೂರ್ ಮತ್ತೆ ಹಂಪಿ ಎಲ್ಲ ಹೋಗಿ ಬಂದದ್ದಲ್ಲ. ಹೌದು ಮೈಸೂರ್ ಅಲ್ಲಿ ಚಾಮುಂಡೀ temple ಎಲ್ಲ ಹೋಗಿ ಆದ್ಮೇಲೆ ಮತ್ತೆ ಒಂದು ಕಡೆ ಹೋಗಿದ್ವಿ ಅದು ನಂಗೆ ಹೆಸರು ಜ್ಞಾಪಕಕ್ಕೆ ಬರ್ತಾ ಇಲ್ಲಾ ಅದು ಮಾತ್ರ ಗಮ್ಮತ್ ಇತ್ತು.

ಅದು ನಂಗು ಗೊತ್ತಿಲ್ಲಾ, ನಿಮ್ಮತ್ರ photos ಎಲ್ಲ ಉಂಟಾ ಅದ್ರದ್ದು. Photos ಇಲ್ಲ ಅದು ಇವ್ನತ್ರ ಇದೆ ಪ್ರಜ್ವಲ್ ಹತ್ರ.

ಅವ್ನತ್ರ ನೋಡ್ಬೇಕು ಅವನು ಸಿಗ್ತಾನೆ ಇಲ್ಲ ಕೈಗೆ. ಯಾವಾಗ ನೋಡಿದ್ರು ನಾನ್ ಮತ್ತೆ ಮಾಡ್ತೇನೆ ಮತ್ತೆ ಮಾಡ್ತೇನೆ. ಹಾ ಅವ್~ ಅವ್ರುಸ busy ಇರಬೇಕು. ಅಲ ಈಗ ಎಲ್ಲರು ಅವ್ರ ಅವ್ರ ಕೆಲಸದಲ್ಲಿ ಇರ್ತಾರೆ.

ಹಾಗೆ ನೋಡಲಿಕ್ಕೆ ಹೋದ್ರೆ ನಾವು ಕೆಲಸ ಇಲ್ಲದ ತರ ಅಂತ feel ಬರುತ್ತೆ. ಹಾ ಹಾ ಹಾ ಹಾಗೇನಿಲ್ಲಪ್ಪ.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

ಹಾ ಊಟ ಎಲ್ಲ ಆಯಿತು time ಹೌದಾ ಮೂರು ಗಂಟೆ ಆಯ್ತು ಊಟ ಆಯ್ತಾ ಅಂತಾ ಕೇಳ್ತಿರಲ್ಲಾ. ನಮ್ದು ಈಗಷ್ಟೇ ಊಟ ಆಯಿತಲ್ಲಾ ಹಾಗೆ ಕೇಳಿದ್ದು. Correct time ಗೆ ತಿನ್ಬೇಕು ಊಟ ಎಲ್ಲಾ.

ಹೌದು ಏನು ಮಾಡುವುದು ನಮ್ಮ duty ನೇ ಹಾಗಿರುತಲ್ಲ.

Duty ಅಂತ ಬಂದ್ರೆ ಹಾಗೆ ಕೆಲಸದಲ್ಲಿ ಮಾತ್ರ ಅಲ್ಲಾhealth ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಹಾ ಹೌದು ಅದು ಹೌದು. ಮತ್ತೆ ಅದು ಇದು ಅಂತ ಶುರು ಆಗೋದು ಈಗ ನಾವೆಲ್ಲಾ full ಏನು problem ಇಲ್ಲ.

ಏನು ಸಮಸ್ಯೆ ಇಲ್ಲಾ, ಇಲ್ಲ ಅಂತೇಳಿದ್ರೆ ಮತ್ತೆ ನೋಡಿ ಈಗ ಎಂತಾ ಆಗುದಿಲ್ಲ ಮತ್ತೆ ಒಂದು ಮೂವತ್ತೈದು ಕಳೆದ ಮೇಲೆ . ಶುರುವೇ ಎಂತಾ ಬೇಡ ಅಂತ ಹೇಳಿದ್ರು ಅದೆಲ್ಲ ಬರುತ್ತೆ ಹ ಹ ಅದು ಹೌದು.

ಮತ್ತೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಉಂಟಾ?

ಹ ಹ ಅದು ಇರುತ್ತಲ್ಲಾ ನಮ್ಮದು ಇಲ್ಲಿ ಕಡಲ ತೀರ ಅಥವಾ beach side ಎಲ್ಲಾ. ಅಲ್ಲ ಅದೆಲ್ಲಾ ಮಾಮೂಲಿ ಅಲಾ. ಹಾ ನಮಗೆ ಮಾಮೂಲಿ ಆಗಿದೆ ಆದ್ರೂ ಒಂದು ಸ್ವಲ್ಪ ಖುಷಿ ಸಿಗುತ್ತೆ ತಂಪಾದ ಗಾಳಿ ಇರುತ್ತಲ್ಲಾ ನೆಮ್ಮದಿ ಇರುತ್ತೆ.

ಸರಿ ನಂಗೊಂದು call ಬರ್ತಾ ಉಂಟು.

ಅಲ್ಲ ನಾನ್ ಮಾತ್ರ ಮಾಡುವುದು ಅಲ್ಲ ನೀವುಸ ಮಾಡಬೇಕು. ಹಾ ಸರಿ ಸರಿ number ಸಿಕ್ಕಿದ್ ಒಳ್ಳೇದೇ ಆಯ್ತು

ಹ ನಾನ್ ಅರಾಮಿದೇನೆ. ನೀವ್ ಹೇಗಿದೀರಾ? ನಾವು ಆರಾಮಪ್ಪ ನೀವ್ ಅರಾಮ್ ಅಂತ ಸುಮ್ಮನೆ ಹೇಳಿದ್ದಾ ಅಂತ ಅಲ್ಲಾ ನಿಮ್ಮದು ಮಾತೆಲ್ಲಾ ಕೂಡಾ change change ಕೇಳ್ತುಂಟು ನಂಗೆ. ಹೌದು ತುಂಬಾ ಇಲ್ಲಿ ಚಳಿ so ನಂಗೆ ಅಂದ್ರೆ duty ಬೇಗ ಉಂಟಲ್ಲಾ ಹಾಗೆ ನಂಗೆ ಈ ತಂಪು ಅಹ್ ತುಂಬಾ ಕಷ್ಟ ಆಗ್ತದೆ ಬರ್ಲಿಕ್ಕೆ ಎದ್ದ ಕುಡ್ಲೆ ಒಂದ್ಚೂರು ಬಿಸಿ ನೀರೆಲ್ಲಾ ಕುಡಿಯುದಪ್ಪಾ ನೀವೆಂತಾ? ಹಾ ನಾನು ದಿನಾಲೂ ಅಹ್ ಇದೆಲ್ಲಾ ಮಾಡ್ತೆನೆ ಅಂದ್ರೆ ಬಿಸಿ ನೀರು ತುಂಬಾ ಕುಡಿತೆನೆ ಮತ್ತೆ duty ಗೆಸಾ ಹಾಗೆ ನಾನು ಬಿಸಿ ನೀರೆ ತರ್ತೇನೆ ಆದ್ರೆ ಹವಾಗುಣಯೆಲ್ಲಾ ಅದು ಆಗ್ತದೆ ಕೆಲವೊಮ್ಮೆ ಹಾಗೆ. ಹಾ ನಿಮ್ಮ ಊರ ಕಡೆ ತುಂಬಾ ಚಳಿ ಉಂಟಾ? ಚಳಿ ಉಂಟು.

ಬೆಳಗ್ಗೆ ಎದ್ದ ಕೂಡ್ಲೆ ತುಂಬಾ ಚಳಿ ಆಯ್ತಾ.

ಅಂದ್ರೆ ನಮ್ದು ಇಲ್ಲಿ ಮನೆಸಾ ಹಾಗೆ ಬಯಲುಸೀಮೆ so ಹಾಗಾಗಿ ನಾವು ತುಂಬಾ cold ಇರ್ತದೆ ನಮ್ದು ಇಲ್ಲಿ. ಹ ಹ ಹ ಹ ಹ ಹಾಗೆ.

ನಾನು ಎಂತ ಆಯಿತಪ್ಪಾ ಈಗ ಬೇರೆಯೆಲ್ಲ mask ಅಂತೆಲ್ಲಾ ಹೇಳ್ತಾರಲ್ಲಾ ಹೀಗೆ ನಿಮ್ಮನ್ನು ನೋಡಿ tension ಆಯ್ತು. ಹಾ ವಾಪಾಸ್ ಈಗ ಜನವರಿಯಿಂದ lockdown ಉಂಟಂತ ಹೇಳ್ತಿದರಲ್ಲಾ? ಹೌದು ಹೇಳ್ತಿದಾರೆ news ಅಲ್ಲಿ ಬರ್ತುದಲ್ಲ.

Mask ಇನ್ನು ಹಾಕ್ಲೇಬೇಕಂತೆ.

ಶಾಲೆಯಲ್ಲಿಯೆಲ್ಲಾ ಹಾಕ್ಲೇಬೇಕಂತೆ ಹಾಕಿದ್ದಾರೆ rules ಹೊಸತ್ತು.

ಹ ಸಾಕಾಯಿತಾಯ್ತಾ ಕೊರೋನದಿಂದ.

ನಮ್ಮನೇಲಿಸ ಸಣ್ಣ ಪಾಪು ಉಂಟು ಈಗ cold ಯೆಲ್ಲಾ start ಆದ್ರೆ ನಮ್ಮನೇಲೆಲ್ಲಾ problem ಆಗುತ್ತೆ. ಅದು ಹೌದಾಯ್ತಾ ನಿಮ್ಗೆ ಇನ್ನುಸ ಕಷ್ಟ ಅಲ್ಲಾ? ಹೌದು ಛೆ ನಾವ್ ಅಂದ್ಕೊಂಡೆ ಇರ್ಲಿಲ್ಲ ಆಯ್ತಾ mask ಎಲ್ಲಾ side ಅಲ್ಲಿ ಇಟ್ಟಿದ್ವಿ.

ಈಗ ಪುನಃ ತೆಗಿಬೇಕಾಗಿ ಬಂದಿದೆ. ಹೌದು ನೀವ್ ಯಾವ್ ತರ ಹಾಕ್ತಿದ್ರಿ ಹಾ ನಿಮ್ದೇ dress code ತರನೇ ನೀವು ಅಹ್ mask ಹಾಕ್ತಿದ್ರಾ ಹೇಗೆ?

ಅಹ್ ನಾನ್ ಅದೇ ತರ dress code ತರನೇ ಅದು ಚಂದ ಕಾಣ್ತದಲ್ಲಾ? ಹೌದು ನಾನು ಹಾಗೆ dress ಗೆ match ಆಗುವಾಗೆನೆ ಹಾಕ್ತೇನೆ. ಒಂದು ಐವತ್ತು mask ಇಟ್ಟಿದ್ದೆ ಆಯ್ತಾ ಒಂದೊಂದು ಅಹ್ ಡ್ರೆಸ್ಸಿಗೆ ಹೊಸತ್ತು match .

ಈಗ ನಾನ್ ಮತ್ತೆ side ಲ್ಲೇ ಆಯ್ತಾ ಈಗ ಹುಡ್ಕುತೆನೆ ಮೊನ್ನೆಯಲ್ಲ ಒಂದು ಸಿಕ್ಕಿದೊಂದು ಒಂದೆರಡ್ಮೂರು mask ಮಾತ್ರ.

ಇನ್ನು ಶಾಲೆಗೆ ಮಕ್ಳಿಗೆಲ್ಲ ರಜೆ ಅಲ್ಲಾ ಒಳ್ಳೆ ಆಗುತ್ತೆ ಇನ್ನು ಅವ್ರಿಗೇಸಾ. t ಬೇಡ ರಜೆ ಪಾಪ ಅವ್ರ ಭವಿಷ್ಯಸ ಹಾಳಲ್ಲಾ ಎಲ್ಲ ಆಗುದು weather ಯಿಂದ ಆಯ್ತಾ. ಹಾ ಆದ್ರೆ ಈಗ ಶಾಲೆಯಲ್ಲಿ.

ಅ ಕೊರೊನಕ್ಕೆ ರಜೆ ಕೊಟ್ರು ಒಳ್ಳೆ marks ಎಲ್ಲ ಬರುತ್ತೆ ಯಾಕಂತ ಗೊತ್ತಾಗಲ್ಲ ಅದು ಅಹ್ ಯಾವತ್ತೂ online ಅಲ್ಲಾ? ಹಾ online ನಲ್ಲಿ ಎಂತ ಕಳೀತಾರ ಗೊತ್ತಾಗ್ತಿಲ್ಲ. ಅದು ಹೌದಾ ಎಂತ ಹೌದು ನಾವೆಲ್ಲಾ school ಗೆ ಹೋಗ್ವಾಗ್ಲೇ ಚಂದ ಇತ್ತು, ಶಾಲೆಗೇ ಹೋಗ್ವಾಗ. ಹಾ ಅದ್ ಹೌದು ಮತ್ತೆ ಅದೇ ನಾನು ಕೆಲ್ಸದಲ್ಲಿ ಇದೇನಲ್ಲಾ?

ಹ ಹ ಹ ಹ ಹ ಹ ನಮೀಗೆ ಅಮ್ಮ ಅಲ್ಲಿ ಅಹ್ ಎಲ್ಲಾ ಅಡಿಗೆ ಮಾಡ್ತಿದ್ದಾರೆ. ಹ ಹ. ಹೌದಾ? ಹ ಆಯ್ತು ಅಮ್ಮ ಅಲ್ಲಿಯೇ ಚಾಕ್ಕೆ ಕರೀತಿದಾರೆ ನಾನ್ ನಿಮಗೆ ಇನ್ನೊಮ್ಮೆ ಕಾಲ್ ಮಾಡ್ಲಾ?

ನಾ ಆರಾಮ ಮತ್ತೆ ವಿಶೇಷ? ಮತ್ತೆ ವಿಶೇಷ ಹೇಳ್ಬೇಕು ಊಟ ಆಯ್ತಾ? ಹಾ ಊಟ ಆಯ್ತು ನಂದು, ನಿಂದು?

ಗಮ್ಮತ್ hostel ಅಲ್ಲಿಯ ಎಂತಸ ಇಲ್ಲ daily same ಅದೇ दाल ಸಾರು.

ನಾನೀಗ ಹೊರಗಡೆ ಬಂದಿದ್ದೇ.

Friends ಗಳ ಒಟ್ಟಿಗೆಲ್ಲಾ .

ಮತ್ತೆ ಸಿಗದೇ ಸುಮಾರು ಸಮಯ ಆಯ್ತು ನಾವೆಲ್ಲ ಒಟ್ಟಿಗೆ.

College ಮುಗಿದ ಮೇಲೆ ಯಾರದ್ದು ಸುದ್ದಿಸಾ ಇಲ್ಲ.

ಸಿಗ್ವಾ weekend ಯಾವಾಗಾದ್ರೂ plan ಮಾಡಿ ಸಿಗ್ವಾ ಆಗ ಎಲ್ಲರೂ free ಇರ್ತಾರೆ office ಗೆ ಹೋಗುವವರೆಲ್ಲ. ಹಾ ಅದೇ ಶನಿವಾರ ಆದಿತ್ಯವಾರ ಆಗ ಯಾವಗಾದ್ರು ಸಿಕ್ಕಿದ್ರೆ ಆಗ್ಬೇಕು ಅಷ್ಟೇ ಇಲ್ಲದಿದ್ದರೆ ಆಗುದಿಲ್ಲ ಯಾರುಸ ಸಿಗೋದೇ ಇಲ್ಲ . ಅದೇ ಯಾರು ಸಿಗುದಿಲ್ಲ.

ಅಂದ್ರೆ ನಾವು ಎಲ್ಲಿಯಾದ್ರೂ ಸಿಗುದಾದ್ರೆ ನಮ್ಮ ಊರಲ್ಲೇ ಸಿಗುವ ಅಥವಾ ಎಲ್ಲಿಯಾದರೂ ಹೋಗುವನ ಹೇಗೆ?

ಹೇಗೂಸ ಆಗ್ಬಹುದು ಊರಲ್ಲಿ ಸಿಗುದ ಅಂದ್ರೆ old school ನಮ್ದೇ college .

ಅದೇ ಆಗ್ಬೋದಲ್ಲ ಎಲ್ಲಾ ತಿರುಗುದೆಲ್ಲ ಆಯ್ತು ನಮ್ಮ college ಗೆ ಬಂದು ಗಮ್ಮತ್ ಮಾಡ್ಬೋದಲ್ಲಾ ಅಂದ್ರೆ ಎಲ್ಲರೂ ಸಿಕ್ತಾರೆ . ಅದೇ campus ಅಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಚಂದ ಇರ್ತದಲ್ಲ.

ಹೌದು ಅಲ್ಲ ಹಳೆ ನೆನಪು ಅದೆಲ್ಲ ಗಮ್ಮತ್ ಇರ್ತದೆ.

ಆ next weekend ಯಾವಾಗಾದ್ರೂ. February ಹೀಗೆ ಯಾವುದಾದ್ರೂ ನೋಡ್ವ.

February ಅಲ್ ಆಗ್ಬೋದು ಬರುವ ವಾರ ಅಂದ್ರೆ ಈಗ್ಯೆಲ್ಲ ಸಂಕ್ರಾಂತಿಗೆಲ್ಲ ರಜೆ ಹಾಗೆ ಊರಿಗೆಲ್ಲ ಹೋಗಿರ್ತಾರಲ್ಲ ಬರುದು ಬಂಗ next week ಅಲ್ಲಾ next month ನೋಡ್ವ. month ನೋಡ್ವ ಹೌದು ಬರುವ ತಿಂಗಳು ನೋಡ್ವಾ

ಅದಿಕ್ಕೆಂತ್ ಒಂದ್ WhatsApp group ಎಲ್ಲಾ ಮಾಡಿ discuss ಮಾಡ್ವ. ಹಾ ಅದೇ ಹಾಗೆ ಆಗ್ಬೋದು ಇಲ್ಲದಿದ್ರೆ ಉಂಟಲ್ಲ ಒಬ್ಬೊಬ್ಬರೊಟ್ಟಿಗೆ ಕೇಳಿ ಅದು ಅಸಲ್ ಆಗುವಂತದ್ದು ಅಲ್ಲ. ಹೌದು ಆಗ ಮತ್ತೆ ಒಂದೊಂದು opinion ಆಗಿ ಒಬ್~ ಎಲ್ಲರೂ ಒಟ್ಟಿಗೆ ಸಿಗುದಿಲ್ಲ.

ಹೌದು ಅದೇ ಅದಕ್ಕೆ ಅದೇ ಬರುವಾ ಅದೇ ನಾನ್ group ಮಾಡ್ತೇನೆ.

ಮತ್ತೆ ನೋಡ್ವಾ, ಎಲ್ಲರೂ ಎಂತ ಹೇಳ್ತಾರೆ ಅಂತ.